ಹಾಗು ಹಸಿರೂ ಎಲೆಗಳನ್ನು ಹೊಂದಿದೆ ಅಂತ ಹೇಳಬಹುದು ಮತ್ತುಅಚ್ಚುಕಟ್ಟಾದ ಮೈದಾನ ವನ್ನು ಹೊಂದಿದೆ ಅಂತಲು ಹೇಳಬಹುದಾಗಿದೆ ಯಾಕೆಂದ್ರೆ ಕೆಂಪು ಮಣ್ಣಿನ ಮರವಿದೆ.

ಇದು ಕೋಡಾ ಒಂದ ಇಲ್ಲೆ ಅನೇಕ ಕಂಬಗಳು ಹಾಗು ಬಾಗಿಲಗಳು ಹಾಗು

ಯಾಕೆಂದ್ರೆ ಹೊಸ ಹೊಸ ಕಾರ್ ಗಳಿಗೆ ತೊಳೆದ ಜುಟ್ಟಾಗಿ ಸಹ ತರುವ ನಿಲ್ಲಿಸಿ ಪೂಜಿಸಲಾಗಿದೆ ಅದರೀತಿ ಇಲ್ಲಿ ಮರಗಳನ್ನು ಸಹಿತನು ಕಾಣಬಹುದು ಒಂದು ಶೋ ಅಂತಲೇ ಸಹಿತ ಹೇಳಬಹುದಾಗಿದೆ.

ಇಲ್ಲಿ ಅನೇಕವಾದ ಡಿಸ್ಟೆನ್ಸ್ ಇದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಮರಗಳನ್ನು ನಾವು ಕಾಣುತ್ತಿದೆ.